ಅವರಿಗೆ ಛತ್ರಿ ಹಿಡಿದಿದ್ದಾರೆ ನಾಲ್ಕು ಜನ.

ಫ್ರಿಜ್ ಇದೆ ವಾಷಿಂಗ್ ಮಷೀನ್ ಇದೆ.

ಕಬ್ಬಿಣ ಇದಾವೆ ಮೇಲೆ ಇದಾವೆ ಕೆಳಗಿದಾವೆ ಇಲ್ಲಿ ಈಕಡೆ ಒಂದು ನೆರಳಿದೆ.

ಇದು ಒಂದು ಹೋಟೆಲ್ ಆಗಿದೆ ಇದರಲ್ಲಿ ಬೆಡ್ ಗಳಿದಾವೆ ತಲೆಗುಂಬು ತಲೆ ದಿಂಬು ಇದಾವೆ ಪಿಲ್ಲೋ ಗಳಿದಾವೆ ಚೇರ್ ಗಳಿದಾವೆ.

ಲೈಟಿಂಗ್ಸ್ ಇದಾವೆ ಹಾಗು ಮಂಗಳೂರ್ ಹಂಚ ಇದಾವೆ.

ಮತ್ತೆ ಮಂಗ್ಳೂರ್ ಹಂಚ್ ಇದಾವೆ ಲೈಟಿಂಗ್ಸ್ ಇದಾವೆ ವೈಟ್ ಕಲರ್ ಬ್ಲೂ ಕಲರ್ .